ಏ ನಾವು ಬಕ್ಕುಲ್ ಮಾದ್ರಿವಿ ಬಿಡಿ ಸ್ಕೂಲ್ನಾಗ್ ಅದು ಇವೆಲ್ಲ ಕಟ್ ಮಾಡವು ಪೇಪರ್ ಕಟ್ ಮಾಡವು ಮನಿ ಮಾಡವು ಹಡಗ ಮಾಡವು ಗುಡ್ಡ ಮಾಡವು ನಾವು ಬಕ್ಕುಳ ಮಾಡ್ರಿವಿ ಈ ಕಾಲೇಜ್ನಗನು ಜರಾ ಜರಾ ಮಾಡ್ತಿವಿ ರೀ ಅವಾಗ ಅವಾಗ--

ಹಿಂಗೇ ಗುಡ್ಡ ಮಾಡ್ತಿದಿವಿ ರೀ ಮನೆ ಮಾಡ್ತಿದೇವ್--

ಫಿಶ್ ಅಂದ್ರೆ ಬುಕ್ಕುಳ ಇಷ್ಟ ನೋಡ್ರಿ ನನಗ ಇಲ್ಲೇ ಗುಲ್ಬರ್ಗಾದಾಗ್ ಮಾರ್ಕೆಟ್ನಲ್ಲಿ ರೀ ಮಚ್ಚಿ ಬಜಾರ್ ಅಂತ ಅಡರಿ ಒಂದ್ರಕ್ಕಿಂತ ಒಂಥ ಫಿಶ್ ಇರ್ತಾವ ನೋಡ್ರಿ ಮಂದಿ ಒಯೆ ಓಯ್ತಾರ ರೀ ಸಂಡೆ ದಿವ್ಸ ರೀ ರಶ್ ರಶ್ ಇರ್ತದ್ರಿಅವ್ರ್ ಬಲ್ಯರೇ.

ನಮ್ ಮನಿ ಮುಂದ್ರಿ ಒಂದು ದೊಡ್ಡದ ಅಂಗಳ ಅದ ನೋಡ್ರಿ ಅಂಗಳಾಗ ಒಂದ್ ಕಾರ್ ನಿಂದಿರಿಸ್ತಿವಿ ಒಂದ್ ಟ್ರ್ಯಾಕ್ಟರ್ ನಿಂದ್ರಿಸ್ತಿವಿ ಒಂದ್ ಎತ್ತಿನ ಬಂಡಿ ನಿಂದಿರಿಸ್ತಿವಿ ರೀ ನಮ್ಮಲ್ ಒಂದ್ ಎರಡ್ ಟೂ‌ ವಿಲ್ಹರ್ ಅವರಿ.

ಅವನೇ ಒಡೀತಾನೆ ರೀ ನಂದು ಈಗ ನಮ್ಮ ಶರಣು ಅಣ್ಣನ್ಡ್ ಅಂತ ಲಗ್ನ ಮಾಡದ ಅದರಿ ಅವ್ನ್ ಡೆಕೋರೇಷನ್ ಬಾರಿ ಹೊಡೆಸಾವ್ರ್ ಇದ್ದರಿ ನಾವು ಕಲ್ಯಾಣಮಂಟಪ ನಾಗನೇ ಹೊಡೆಸ್ತಿವಿ.

ಎಲ್ಲರೂ ಬಕ್ಕೋಳದೇ ಇದು ಮಾಡ್ಲಾತ್ರಯೇ ಬಳಸ್ಲತಾರಿ ನಮ್ಬಲರೆ ಅವೆ ತುಂಬ್ಯಾವ್ರ ಗುಲ್ಬರ್ನ್ಗ್ ದೊಡ್ ದೊಡ್ ದುಕಾನ್ಗಳೇ ಅವ್ರೆ ವಾಷಿಂಗ್ ಮಿಷನ್ ಬಟ್ಟೆ ಒಗೆಯೋವು ಬಾಂಡ್ಯ ತೊಳೆಯವು.

ನಾವು ಮದವಿಗ ಸೂಟ್ ಬೂಟ್ ತಗೋಬೇಕಂತ ಅದರೀ ನಮ್ ಅಣ್ಣನ್ಡ್ ಲಗ್ನ ಹೋಂಟದರಿ ನಮ್ ಶರಣು ಅಣ್ಣ ಅಂತ ಹನ ರೀ .